ಏಳು ಅಂತಸ್ತು ಬಿಲ್ಡಿಂಗ್ ದಾಗ ಏಳು ಅಂತಸ್ತು ಬಿಲ್ಡಿಂಗ್ ದಾಗ ನೋಡ್ಬೇಕು ಅಂತ ಅಂದ್ರಾ ಆ ಒಂದು ಎರಡು ಮುರು ನಾಲ್ಕು ಐದು ಆರು--

ಒಂದು ಹೋಟೆಲ್ ಯಾವ ಹೋಟೆಲ್ ಅಪ್ಪ ಅತಂದ್ರು ಇದು ರಾಜ್ವಾಡಾ ಹೋಟೆಲ್ ಇದ್ದಂಗ್ ಅದ ಮೇ ಬಿ ಬಿಜಾಪುರ ಇಲ್ಲಿದು ಬಾಗಲಕೋಟದಾಗ ಇದ ಅನಸ್ತದ್ .

ಇದೊಂದು ಉಂಡೆಕರ್ ಸರ್ ಪೆಟ್ರೊಲ್ ಪಂಪ್ ಅಂತ್ ಕಾಣ್ಸಕೆ ಹತೈತಿ ಅಣ್ಣ ಮೇ ಬಿ ಅವ್ರುದೆ ಇದು ಪೆಟ್ರೊಲ್ ಪಂಪ್ ಇದು.

ಪ್ರತಿಒಂದು ಬೆಟ್ಟ ಗುಡ್ಡಗಳನ್ನು ಗಮನಿಸಿದಾಗ ಅಲ್ಲಿ ಒಂದು ವಿಶೇಷವಾದ ರಮಣೀಯವಾದ ಸ್ತಳಗಳನ್ನ ಕಾಣಿಸಿರುತ್ತವೆ ಹಾಗಾಗಿ ಇಲ್ಲಿ ನೋಡ್ ಬೆಕ್ಕಪ್ಪ ಅಂತ ಅಂದ್ರೆ --

ಇದುನಾ ನೋಡಿದರೆ ಹಳೆ ಬಿಲ್ಡಿಂಗ್ ಆದ ಬಿಲ್ಡಿಂಗ್ ಮ್ಯಾಗ ಹಳೆ ಕುರ್ಚಿ ಆವಾ ಕುರ್ಚಿ ಮೇಲಕ್ಕ ಒಂದು ಕಿಟಕಿ ಆದ ಕಿಟಕಿ ಮಾಗಲಿಕ್ಕಾ ಒಂದು ಎರೆಡು ಮೂರು ಶೀಟ್ ಇದ್ದವಾ ಶೀಟ್ನಾ ಮಗ್ಗಲಾಗ ಏನೂ ಕುತ್ತಂಗೆ ಕಾಣಲಿಕ್ಕೆ ಆತದ